ಫ್ರಿಡ್ಜ್ ಅಥವಾ ರಿಫ್ರೆಜೆರೇಟರ್ ರಿಪೇರಿ ಅಂಗಡಿ ನಮ್ಮ ಮನೆಗಳಲ್ಲಿ ಬಳಸುವ ರಿಫ್ರೆಜೆರೇಟರ್ ಅಥವಾ ಅಂಗಡಿಗಳಲ್ಲಿ ಬಳಸುವಂತ ರಿಫ್ರೆಜೆರೇಟರ್ .

ಅಂಚೆ ಕಛೇರಿ ವಿಭಾಗ ಅಂಚೆ ಕಛೇರಿಯ ಕಛೇರಿ ಅಥವಾ ಆಫೀಸ್ ಎಂದು ಹೇಳಬಹುದು. ಅಂಚೆಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಇಲ್ಲಿ ನಾವು ದಾಖಿಲ್ಯ ಪಡದು ಕುಲ್ದಾಬಹೂದು.

ಇಲ್ಲಿ ಮನೆಗಳಿಗೆ ನೇತು ಹಾಕುವ ತೋರಣಗಳನ್ನು ಇಲ್ಲಿ ಕಾಣಬಹುದು. ಚೆಂಡು ಹೂಗಳಿನ್ ಬಣ್ಣದ ಚೆಂಡು ಕಾಗದಗಳಿಂದ ತಯಾರಿಸಿದ ಚೆಂಡು ಹೂಗಳ ಹಾರವನ್ನು ನೋಡಬಹುದು. ಮನೆಗೆ ಮುಂಬಾಗಿಲಲ್ಲಿ ಹಾಕುವ ನಾವು ನೋಡಬಹುದು .

ಜಿಮ್ ಜಿಮ್ಗ ಳಲ್ಲಿ ಜನರು ತಮ್ಮ ದೇಹವನ್ನು ದಂಡಿಸಿಕೊಳ್ಳಲು ವ್ಯಾಯಾಮ ಮಾಡುತ್ತಾರೆ ಈ ವ್ಯಾಯಾಮ ಮಾಡುವುದರಿಂದ ಅವರು ತಮ್ಮ ದೇಹವನ್ನು ದಂಡಿಸಿಕೊಂಡು --

ನೀಲಮಟ್ಟಿ ಜಲಾಶಯ ಇದೊಂದು ಜಲಾಶಯ ಇಲ್ಲಿ ನಾ ಇಲ್ಲಿ ಜನರು ನೀಲಮಟ್ಟಿ ಜಲಾಶಯವನ್ನು ನೋಡಲು.

ಇದು ಸಸ್ಯಗಳನ್ನು ಬೆಳೆಸುವಂತಹ ನರ್ಸರಿ ಎಂದು ಹೇಳಬೊಹುದು. ಇಲ್ಲಿ ಹೂವಿನ ಗಿಡಗಳನ್ನು ಕಸಿ ಮಾಡಿ ಬೆಳೆಸಿ ಅವುಗಳನ್ನು ಸ್ವಲ್ಪ ಬೆಳೆದ ನಂತರ ಅವುಗಳನ್ನು ರೈತರಿಗೆ ನೀಡಿ.

ಜಿಮ್ ಜಿಮ್ಮು ಗಳಲ್ಲಿ ಅನೇಕ ರೀತೀ ಯ ಒಂದು ವ್ಯವಸ್ಥೆಯನ್ನು ನೋಡಬಹುದು.

ಜಿಮ್ಗ ಳಲ್ಲಿ ಪುರುಷರಲ್ಲದೆ ಮಹಿಳೆಯರು ತಮ್ಮ ದೇಹವನ್ನು ದಂಡಿಸಿಕೊಳ್ಳಲು ವ್ಯಾಯಾಮವನ್ನು ಮಾಡಿ ತಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳುತ್ತಾರೆ. ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ.

ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರಾವಾಡಗಳಿಗೆ ಸಂಬಂಧಪಟ್ಟ ಮಹಾನಗರಪಾಲಿಕೆಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಇಲ್ಲಿ ವರದಿಗಳನ್ನು ತೆಗೆದುಕೊಳ್ಳು --

ಬುದ್ಧ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಪಿಂಗಾಣಿ ವಸ್ತುಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ ಎಂದು ಹೇಳಲಾಗುತ್ತದೆ.

ಇಲ್ಲಿ ತೋಟಗಳ ಅಹ್ ನಡುವೆ ತೆಂಗಿನಮರಗಳ ನಡುವೆ ಮತ್ತು ಅಡಕೆ ಮರಗಳ ನಡುವೆ ಚಿಕ್ಕ ಚಿಕ್ಕ ಸಸಿಗಳನ್ನು ನಾವು ಕಾಣಬೊಹುದು. ಇದು ಈ ಸುಂದರ ದೃಶ್ಯವು ಹಚ್ಚ ಹಸಿರುನಿಂದ ಕೂಡಿರುವುದು ನಾವು ಇಲ್ಲಿ ಕಾಣಬೊಹುದು.

ಬೆಟ್ಟ ಗುಡ್ಡಗಳ ನಡುವೆ ಜನರು ಕೆಲವು ತಮ್ಮ ಹೊಲಗಳನ್ನು ಮಾಡಿಕೊಂಡು --